ನೋಡಬಹುದು ಹಾಗೂ ಇಲ್ಲಿ ಇದನ್ನು ನೋಡಿದಾಗ ಇಲ್ಲಿ ಯಾವುದೇ ರೀತಿಯ ಮೆಕ್ಯಾನಿಕ್ ಇಶ್ಯೂ ಇದ್ದಾರೆ ವೆಹಿಕಲ್ ಗಳನ್ನೂ ಸರಿಪಡಿಸಿಕೊಡುತ್ತಾರೆ.

ಕೋಟೆ ಆದ್ದರಿಂದ ನೋಡಲು ಎತ್ತರ ತುಂಬಾ ಸುಂದರ ಇದು ನೋಡಲು ತುಂಬಾ ಅಥೆಂಟಿವ್ ಹೊಸದಾಗಿ ಕಾಣಬಹುದು.

ಗ್ರೊಸರಿ ಅಂಗಡಿ ಆಗಿದ್ದು ಇಲ್ಲಿ ವಿವಿಧ ರೀತಿಯಾದ ಸಾಮಗ್ರಿಗಳು ಇಲ್ಲಿ ಸಿಗುತ್ತವೆ ಜನರು ಅಲ್ಲಿಗೆ ಹೋಗಿ ಅವರಿಗೆ ಯಾವ ರೀತಿಯಾದ ಅನುಕೂಲಕರ --

ವಿದ್ಯಾದಾದ ಫಿಟ್ನೆಸ್ ಸೆಂಟರ್ ಆಗಿದ್ದು ಇಲ್ಲಿ ವಿವಿಧ ರೀತಿಯಾದಾದ ಜಿಮ್ ಗಳ ಮೂಲಕ --

ಇದು ಒಂದು ರೀತಿಯಾದ ದೊಡ್ಡದಾದ ಬಿಸಿನೆಸ್ ಕ್ಲಾಸ್ಆಗಿದ್ದು ಹೈಕ್ಲಾಸ್ ಮ್ಯಾಚಿಂಗಳು ಕೂಡ ಹಾಗು ಲೈಟಿಂಗ್ಸ್ ಗಳ್ಳನು ಕೂಡ ಅನುಸರಿಸಿದ್ದಾರೆ.

ಹಾಗೂ ಇದು ನೋಡಲು ತುಂಬಾ ಹಳೆದಾದರಿಂದ ಇದು ಇದರ ವಿಶಿಷ್ಟ ಕಥೆಗಳು ಕೂಡ ಇದರ ಹಿಂದೆ ಇರುತ್ತವೆ .

ಈ ರೀತಿಯದ ಚಿಕ್ಕದಾದ ಒಂದು ಶಾಪ್ ಆಗಿದೆ ಇಲ್ಲಿ ವಿವಿಧ ರೀತಿಯದ ಆಟ ಸಾಮಾನು ಈ ಸ್ತಿತಿಯಲ್ಲಿ ಕಾಣಬಹುದು ವಿವಿಧ ಶೈಲಿಯ ವಸ್ತುಗಳು ಕೂಡ ಇಲ್ಲಿ ದೊರೆಯುತ್ತದೇ.

ಇದು ನೋಡಲು ಸುದಾರವವಾಗಿರುತ್ತದೆ ಇಲ್ಲಿ ಕಲ್ಲು ಬಂಡೆಗಳು ಮದ್ಯ ದಲ್ಲಿ ಈ ರೀತಿಯಾಗಿ ಕಂಡುಬರುತ್ತದೆ ನೋಡಲು ತುಂಬಾ ಸುಂದರವಾಗಿ ಕಂಡು ಬರುತ್ತದೆ.